ಈ ತರಕಾರಿಗಳನ್ನ ಮಾರಾಟ ಹೆಂಗ್ ಮಾಡ್ತಾರಾ ಅಂತಂದ್ರ ಒಬ್ಬರಿಗ್ ಒಬ್ರು ಕಾಂಪಿಟಿಷನ್ ಇಂದ ಮಾರಾಟ ಮಾಡ್ತಿರ್ತಾರ್ ರೀ ಯಾಕಂದ್ರ ಎಲ್ಲ ಲಾಭಕ್ಕಾಗಿ ಬಂದಿರ್ --

ಎಲ್ಲರಿಗು ನಮಸ್ಕಾರ ರೀ ನಾವು ಇಲ್ಲಿ ಒಂದು ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ನೋಡೋಕೆ ಹೋಗತೀವಿರೀ ಈ ನರಸಿಂಹ ಸ್ವಾಮಿ ದೇವಸ್ಥಾನವನ್ನು ಅಂದ್ರೆ ನರಸಿಂಹ ಸ್ವಾಮಿ ಮೂರ್ತಿ ರೀ ಇದು .

ಅಗಿತೈತ್ರಿ ಅದಕ್ಕ ಜಸ್ಟ್ ಟೈರ್ಡ್ ಆಗತ್ತಾ ಫುಟ್ಬಾಲ್ --

ಪ್ರಾಡಕ್ಟ್ ಇಂಪಾರ್ಟೆಂಟ್ ವಸ್ತುಗಳು ಇದ್ರೆ ಅವುಗಳನ್ನ ಡೆಲಿವರಿ ಮಾಡ್ತ್ರ್ ರೀ ಆಮೇಲೆ ಇದು ಡೆಲಿವರಿ ಮಾಡುವಾಗ ಟೈಮ್ ತಗೊಳ್ತದ ರೀ ಯಾಕಂತಂದ್ರೆ ಒಂದ್ ಊರಿಂದ ಇನ್ನೊಂದ್ ಊರಿಗ್ ಹೋಗ್ಬೇಕಂದ್ರ ಕನಿಷ್ಠ --

ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಕಲಿಸಬೇಕಿತ್ತಂದ್ರ ಪೋಸ್ಟ್ ಆಫೀಸ್ ಗೆ ಹೋಗಿ ಅವ್ನು ಪೋಸ್ಟ್ ಆಫೀಸ್ ಮುಕಾಂತರ ಕರ್ರಿರ್ ಮಾಡ್ತಾರಾ ಮತ್ತ್ ಇವಾಗ ಅಮೆಜಾನ್ ಆಪ್ ಎಲ್ಲ ಪೋಸ್ಟ್ --

ಆನೆ ಕಿವಿನೂ ದೊಡ್ಡದು ಇರ್ತಿವ ರೀ ಮ್ಯಾತ್ ಈ ಆನೆ ಕಣ್ಣು ಬಹಳ ಸಣ್ಣ ಇರ್ತವ್ ರೀ ಮತ್ತ ಈ ಆನಿ--

ಬೆಳಗಾಂ ಕಡೆ ಅಷ್ಟು ಕಂಡುಬರತೈತಿ ನಮ್ ಸಿಟಿ